ಮತ್ತೆ ನನಗೆ ಇಲ್ಲಿ ಪಾರ್ಕ್ ಕಾಣಿಸ್ತಾ ಇದೆ ಪಾರ್ಕ್ ಅಲ್ಲಿ ಕಿಡ್ಸ್ ಆಟ ಆಡೋ ಅಂತ ಒಂದು ಜೋಕಾಲಿ ಇರಬಹುದು ಅಥವಾ --

ಜಾಯಿಂಟ್ ವೀಲ್ ತರ ಅಂದ್ರೆ ಜಾರೋದಿರಬಹುದು ಕಿಡ್ಸ್ಗೆ ಫನ್ ಮಾಡ್ಲಿಕ್ಕೆ ಇರೋ ಅಂತಾ ಸುತ್ತ ಗ್ರೀನರಿ ಇದೆ ಅಂಡ್ ತುಂಬಾ ಚೆನ್ನಾಗಿ ಮೇಂಟೆನ್ ಮಾಡಿರೋ ಪಾರ್ಕ್ ತರ ಕಾಣಿಸ್ತಿದೆ. ಇದು ನನಗೆ--

ಬಂಡೇ ನಾ ದೊಡ್ಡ ಬಂಡೇನ ಕೊರ್ದು ಇಲ್ಲಿ ದೇವಸ್ಥಾನವನ್ನ ಮಾಡಿದರೆ ತುಂಬಾ ಚನ್ನಾಗಿರೋವಂತ ಪ್ಲೇಸ್ ಇದು ಜನಗಳೆಲ್ಲ-

ನಂಗೆ ಇಲ್ಲಿ ಗೋಪುರ ಕಾಣಿಸ್ತಾ ಇದೆ ದೇವರದು ಈ ಗೋಪುರದ ಮೇಲೆ ಎಲ್ಲಾ ದೇವತೆಗಳನ್ನ ಕೆತ್ತಿಇದ್ ಮಾಡಿದರೆ ಅ --

ಇತರ ಹಾಲಿಡೇಸ್ ನಲ್ಲಿ ಪಾರ್ಕ್ಗೆ ಗೆ ಬಂದು ಈತರ ಎಂಜಾಯ್ ಮಾಡೋಕೆ ತುಂಬಾ ಇಷ್ಟಪಡುತ್ತಾರೆ ಇಲ್ಲಿ ಅದೇ ಕಾಣಿಸ್ತಿರೋದು ಫುಲ್ಲು ಗ್ರೀನರಿ.